ಇಲ್ಲಿ ಮಾಯಾ ಬಜಾರ್ ಆ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಇದು ಒಂದು ಮೂವಿ ಅಂತಾ ಹೇಳಬಹುದು. ತುಂಬಾನೇ ದೊಡ್ಡದಾಗಿರುವಂತ ಒಂದು ತುಂಬಾನೇ ಚೆನ್ನಾಗಿ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಅದು ಅಲ್ಲದೆ --

ಇದು ನದಿ ಅಥವಾ ಒಂದು ಸಮುದ್ರ ಅಂತ ಹೇಳ್ಬೋದು ನೀರು ತುಂಬನೇ ಚೆನ್ನಾಗಿ ಹರಿಯುತ್ತಿದೆ ಅದು ಅಲ್ಲದೆ ಇಲ್ಲಿ ಹಚ್ಚ ಹಸಿರಿನ ಸುತ್ತ ಮುತ್ತಲು ದೊಡ್ಡ ದೊಡ್ಡ

ನೃತ್ಯವನ್ನು ಮಾಡುತ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಇವ್ರೆಲ್ಲ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಮೇಕ್ ಅನ್ನು ಇಟ್ಟಿದ್ದಾರೆ .

ಇದು ಒಂದು ಕಂಪೆನಿ ಅಂತ ಹೇಳಬಹುದು ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿ ಬಲ್ಲೋನ್ ಹಾಗಿ ಡೆಕೊರೇಷನ್ ಮಾಡಿದಾರೆ ಅದು ಅಲ್ಲದೆ ತುಂಬಾನೇ ಕಂಪ್ಯೂಟರ್ ಗಳು ಇದಾವೆ ಟೇಬಲ್ ಮೇಲೆ.

ಇದು ಒಂದು ಕ್ಲಾಸ್ ರೂಮ್ ಅಂತ ಹೇಳಬಹುದು. ಇಲ್ಲಿ ಒಂದು ದೊಡ್ಡದಾದಂತಹ ಒಂದು ಬಿಳಿ ಬೋರ್ಡ್ ಅನ್ನು ಹಾಕಿದ್ದಾರೆ.